ಮನುಷ್ಯ ಈ ಕಡೆಯಿಂದ ಆ ಕಡೆ ಸೈಡಿಗ್ ಹೋಗ್ಲ ಹೋಗ್ತಾ ಇದ್ದಾನೆ ಅಲ್ಲಿ ಆಟೋ ಕೂಡ ಇದೆ.

ಅದರ ಮೇಲೆ ಎಲ್ಲ ಚಿತ್ರವನ್ನು ಕೂಡ ಇವೆ ಏನೇನಿದೆ ಅಂತೆ --

ಕುಕಮ ಹಚ್ಚಕೊಂಡಿದ್ದಾರೆ ಆ ಗಿಡಗೋಳದ ನೆಳ್ ನೀರಿನಲ್ಲಿ ಬಿದ್ದಿದೆ.

ಮುಂದೆ ಮೂರಿವೆ ಬ್ಲೂ ಕಲರ್ದು ಬೌಂಡರಿ ಟೈಪ್ ಕೂಡ ಕಾಣಿಸ್ತಾ ಇದೆ.

ಇಲ್ಲಿ ಲೈಟಿಂಗ್ ಇದೆ ಪ್ಯಾನ್ ಕೂಡ ಇದೆ ಮೇಲ್ಗಡೆ ಅ ಬೆಂಚ್ಗೋಳಿದವೆ.

ರ್ ಸೀಟ್ ಇದು ಇದೆ ಚೇರು ಥೇನ್ ಟೇಬಲ್ ಗಳ್ ಟೇಬಲ್ ಮ್ಯಾಗೆ ಸಾಸ್ ದು ಬಾಟಲ್ ಇಕ್ಕಿಂದಿದೆ ಮೇನು ಚಾರ್ಟ್ ಇಕ್ಕಿಂದಿದೆ.

ಅದರ ಮುಂದೆ ಬಹಳಷ್ಟು ಬೈಕ್ ಗಳನ್ನು ನಿಂತಿದ್ದಾರೆ.

ಇಬ್ಬರ್ ಹುಡ್ಗಿಯರ್ ಆಕಡೆ ಈಕಡೆ ಇಬ್ಬರ್ ಮನುಷ್ಯರ್ ನಿಂತಿದ್ದಾರೆ ನಡುವರ್ಗೆ ಅಜ್ಜ ನಿಂತಿದ್ದಾರೆ.

ಹಿಂದಗಡೆ ಫ್ಲಾಗ್ಸ್ ಇದೆ ಸೈಡಿ ಗೆ ಮತ್ ಒಳಗಡೆ ಒಂದು ಫ್ಯಾನ್ ಇದೆ ಈಚೆ ಸೈಡ್ ಈಚೆ ಸೈಡ್ ಲೈಟ್ಸ್ ಇವೆ ಒಳಗಡೆ ಕೂಡ ಲೈಟ್ಸ್ --

ತ್ತು ಜಿಮ್ ಇದೆ ಇಲ್ಲಿ ಒಬ್ಬವ ಮನುಷ್ಯ ಜಿಮ್ ಮಾಡ್ತಾಯಿದಾನೆ.

ಗ್ರೀನ್ ಕಲರ್ದು ಗ್ವಾಡಿಗಳು ಇವೆ ಕಂಬಗಳಿವೆ.

ಸರ್ದಾರ್ ವಲ್ಲಬಾಯ್ ಪಟೇಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗಾಂಧಿ ಜಯಂತಿ ಎಲ್ಲರ ಫೋಟೋ ಮೇಲ್ಗಡೆ ಹಾಕಿಂದಿದೆ.

ಟೇಬಲ್ ಇದೆ ಸ್ಟೂಲ್ ಅದರ ಮೇಲೆ ಕುಂತಿದ್ದಾನೆ.

ಕೂಡ ಬಂದಿದೆ ಅಲ್ ಮೇಲ್ಗಡೆ ಒಂದು ನೆಟ್ವರ್ಕ್ ಕಂಬ ಇದೆ.

ಮುದ್ ವೈಯರ್ಸ್ ಗಳು ಬಹಳಷ್ಟು ಕಾಣಸ್ತಾ ಇವೆ.

ಆ ಗಿಡಗಳು ಕಾಣಿಸ್ತಾವೆ ತೆಳಗೆ ಫೊಸ್ --

ಬ್ಲೂ ಕಲರ್ ಇದುರ್ ಮೇಲೆ ಹಾಸಿಂದಿದೆ.

ಇಲ್ಲಿ ನೀರ್ ಡ್ಯಾನ್ಸಿಂಗ್ ಎಲ್ಲವನ್ನು ಸ್ವಲ್ಪ್ ಮಂದಿ ಕುಂತು ನೋಡುತ್ತಿದ್ದಾರೆ ಸ್ವಲ್ಪ ಮಂದಿ ನಿಂತು ನೋಡ್ಲತಿದ್ದಾರೆ ಆಚೆ ಸೈಡ್ ಇಗೆ ಸ್ವಲ್ಪ ಮಂದಿ ಇದ್ದಾರೆ.

ಜಾಸ್ತ್ ಮಂದಿ ಕುಂತಿದ್ದಾರೆ ಈ ಕಡೆ ಹೆಣ್ಣು ಮಕ್ಕಳು ಕುಂತಿದ್ದಾರೆ ಈಚೆ ಸೈಡಿಗೆ.

ಅ ಚೆನ್ನಾಗಿ ಪಿಚ್ಚರ್ ಅನ್ನು ಕಾಣಿಸ್ತಾ ಇದೆ.

ಇಲ್ಲಿ ಅವರು ಕುಂತಿ ಮೇ ಬಿ ಊಟ ಮಾಡ್ಲಿತಿದ್ದಾರೆ.

ದೇನ್ ಡೋರ್ ಇವೆ ಡೋರ್ ಬ್ಲ್ಯಾಕ್ ಕಲರ್ ಇವೆ.

ಹಿಡಿಗ್ ಒಂದು ಕಂಬ ಕೂಡ ಇದೆ ಲ ವೈರ್ಸ್ ಎಲ್ಲಾ ಕಾಣುಸ್ತಾ ಇವೆ.

ಅಂಡ ಅದರಲ್ಲೇ ಕೂಡ ಜನರಲ್ ಆಶ್ ಜನರಲ್ ಸ್ಟೋರ್ ಕೂಡ ಇದೆ.

ಇದು ಒಂದು ಎ_ಟಿ_ಎಮ್ ಮಷೀನ್ ಇದೆ.

ಎರಡು ಜೋಕಾಲಿ ಇದೆ ಒಂದ್ ಪಿಸೆಲ್ ಬಂಡಿ ಕೂಡ ಇದೆ.

ಅ ಸೈಡಿ ಗ ಪ್ಲಸ್ ಸಿಂಬಲ್ ಕೂಡ ಚರ್ಚ್ ಮೆಲೆ ಚೋಕಲೆಟಿ ಕಲೆಲ್ಲಾ ಕಲರ್ ಲಿಂದ ಹಿಂಡಸಿಂದ್ ಇದೆ.

ಕಲರ್ ಡೋರ್ ಇದೆ ಇದನ್ ಬಾರ್ಡರಿಂಗ ಕೂಡ ಚಾಕಲೆಟಿ ಕಲರ ಲಿಂದ ಮಾಡಿಂದ ಇದೆ ಲೈಟ್ --

ಇಲ್ಲಿ ಷ್ಯೂ ಇವೆ ಡೈಲಿ ಯೂಷಸ್ ಮಾಡ್ಲಕ್ಕೆ ಷ್ಯೂ ಇವೆ.

ಈಕಡಿ ಸೈಡಿಗಿ ಗ್ರೌಂಡ್ ಇದೆ ಬಿಗ್ ಆಗಿ ಬಾಳಷ್ಟ ದೊಡ್ಡವಾದ ಗ್ರೌಂಡ್ ಕಾಣಸ್ತಾ ಇದೆ.

ಆನೆ ಸಂಡಿ ಮೇಲೆ ಒಬ್ಬ ಬ ಮನುಷ್ಯ ಕುಂತಿದ್ಧಾನೆ ಜೀನ್ಸ್ ಹಾಕೊಂಡಿದ್ದಾನೆ ಮೇಲೆ ಶರ್ಟ್ ಹಾಕೊಂಡಿದ್ದಾನೆ ಕೈಯಲ್ಲಿ ದಾರ ಕೂಡ ಕಟ್ಟಿದಿದೆ.

ಒಂದು ಶಾಪ್ ಇಂದ ಪೋಸ್ಟರ್ ಇದೆ ಆ ಶಾಪ್ ಮೇಲೆ ಸಪ್ತಗಿರಿ ಕನ್ಸ್ಟ್ರಕ್ಷನ್ಸ್ ಕನ್ಸುಲ್ಟ್ಸ್ ಇಂಜಿನಿಯರ್ ಅಂಡ್ ಇಂಟೀರಿಯರ್ ಡಿಸೈನರ್ ಅಂತಿದೆ.

ಅಂಬೇಡ್ಕರ್ದು ಫೋಟೋ ಕೂಡ ಕಾಣಿಸ್ತಾ ಇದೆ ಸೈಡಿ ಗ್ ಬುದ್ಧ ಫೋಟೋ ಕಾಣಿಸ್ತಾ ಇದೆ.

ಹಿಂದೆ ಅ ಫೋಟೋ ಗೆ ಪೂಜೆ ಮಾಡಿಂದಿದೆ.

ಆ ಬಸ್ಸಿಗೆ ನ್ಯೂ ಬಸ್ ಇದ್ದರಸಲುವಾಗಿ ಮೇ ಬಿ ಪೂಜೆ ಮಾಡಿದ್ದಾರೆ ಚೆನ್ನಾಗಿ ಹೂವ ಹಚ್ಚಿದ್ದಾರೆ ಲೈಟಿಂಗ್ಸ್ ಹಚ್ಚಿದ್ದಾರೆ ಬಲೂನ್ಸ್ ಹಚ್ಚಿದಾರೆ.

ಬಸ್ಸು ಎಲ್ಲೋ ಕಲರ್ ಇದೆ ಅಲ್ಲಿ ಕೆಳಗ ವಿಷ ಅಂತ ಬರೆದಿಂದಿದೆ.

ವೈಟ್ ಕಲರ್ ಆ ಚೀಲಗಳಲ್ಲಿ ಕಾಂಕ್ರೀಟನ್ನು ತುಂಬಿ ಇಕ್ಕಿದ್ದಾರೆ.

ಬೆನ್ ಇಕಡೆ ಇಬ್ರು ಮನುಷ್ಯ ಹೋಗುತ್ತಿದ್ದಾರೆ ಆ ವೈಟ್ ಕಲರ್ ಕಾರಿದೆ ಎರಡು ಬೈಕ್ ಕೂಡ ಇಲ್ಲಿ ನಿಂತಿದ್ದಾವೆ.

ಇಲ್ಲಿ ಕೂಡ ಒಂದು ಗಿಡ ಇದೆ.

ಮೇಲ್ಗಡೆ ಹೋಗುವ ಸ್ಟೆಪ್ ಮೇಲೆ ಎಲ್ಲಾ ಬಾ ಪಕ್ಷಿಗಳ ಚಿತ್ರವನ್ನು ಇಳ್ಸಿ ಅದರ ನೇಮನ್ನು ಬರ್ದಿದ್ದಾರೆ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ಪು --

ಇದು ಮಂದಿರಿದೆ ಮೇಲಗಡೆ ಹೋಗಲಿಕ್ಕೆ ಸ ಹಿಂದುಗಡೆ ಸ ಆ ಏನಂತಾರೆ ಸ್ಟೆಪ್ಸ್ ಮೇಲ್ಗಡೆ ಹೋಗ್ಲಿಕ್ಕೆ ಚಿಡಿಗಳಿವೆ.

ಇದ್ರಲ್ಲಿ ಗ್ಯಾಸು ಅಂಬ್ರೆ ಛತ್ರಿ ಚಾವಿ ಪೆಂಪು ಬುತ್ತಿ ಏನೇನ್ ಬೇಕಾ ಅವೆಲ್ಲ ಇದೆ.